ಸಿನಿಮಾ ಟಾಲ್ಕಿಸ್ ಅಲ್ಲಿ ಸಿನಿಮಾ ನೋಡೋದು ಅಂದ್ರೆ ಆವಾಗಿನ ಕಾಲಕ್ಕ ಬಾರಿ ನಮ್ಮಗೆ ಬಾರಿ ಇಂಟರೆಸ್ಟ್ ಸರ್ ಹೋಗೋದಂದ್ರೆ ಅದ್ ಆ ಟೈಮ್ ಪಾಸ್ ಮತ್ತೆ ಬರಲ್ಲಾ ಇವಾಗ ಈವಾಗಲ್ಲು ಸಿನಿಮಾ ಅಷ್ಟೊಂದು ನಮ್ಮಗೆ ಸರಿಗಿಲ್ಲಾ ಆದ್ರೂ ಒಂದ್ ಸರಿ ಹೋಗಬೇಕಂಸ್ಟೈತ್ತೆ ಥೀಯೇಟರ್ ನೋಡೋದು ಬೇರೆ ಫೋನ್ ನಲ್ಲಿ ನೋಡೋದು ಬೇರೆ ಆಗುತ್ತೆ ಆದ್ರೆ ಚನ್ನಾಗಿದೆ ಸರ್ ನಮ್ಮ ಲೈಫ್ ಎಲ್ಲಾ .

ಬಾರಿ ಚನ್ನಾಗಿ ಇರತತೆ ಈವಾಗ ಟೂ ವೀಲರ್ ಬಂದ್ ಬಿಟ್ಟು ನಾವು ಹೊರಗಡೆಯೆಲ್ಲಾ ನಡಕೊಂಡ್ ಹೋಗತ್ತಿದ್ವಿ ಈವಾಗೆಲ್ಲಾ ಟೂ ವೀಲರ್ ತೊಕೊಂಡೆ ಹೋಗಬೇಕು ಅಂತ ಪರಸ್ಥಿತ್ತಿ ಬಂದ ಬಿಟ್ಟಿದೆ ಟೂ ವೀಲರ್ ಇಲ್ಲದೆ ಏನು ಇಲ್ಲದಂಗ ಕಾಣ್ ಇಲ್ಲೇ ಇಲ್ಲಾ ಸೈಕಲ್ ಇದ್ರೆ ಚನ್ನಾಗಿತ್ತು .

ಸೈಕಲ್ ಇಲ್ಲಾ ಈವಾಗೆಲ್ಲಾ ಟೂ ವೀಲರ್ ನೂರ ರೂಪಾಯಿ ಪೆಟ್ರೋಲ್ ಹಾಕಬೇಕು ಹೋಗಬೇಕು ಬರಬೇಕು ಅದೇ ಜೀವ್ನ ಆಗಬಿಟ್ಟಿದೆ. ಟೂ ವೀಲರ್ ಇದ್ರೆ ಏನು ಇಲ್ಲಾ.

ಅಹ್ ವಿಗ್ ಕುಂದ್ರಿಸಿದ್ದರೆ ಪುನೀತದ್ ನಾವೆಲ್ಲಾ ಹೋಗಿದ್ವಿ ಚನ್ನಾಗಿದೆ ಒಂದ್ ಸಲ ನೋಡಕ್ ಅಷ್ಟ ದೊಡ್ಡ ವಿಗ್ರಹ ನಾವು ಮೊನ್ನೆನೇ ನೋಡಿದ್ದು ಬಳ್ಳಾರಿಯಲ್ಲಿ ಅಷ್ಟು ದೊಡ್ಡವಿಲ್ಲಾ ಎಲ್ಲಾ ಸಣ್ಣವೇ ಇರೋದು ಆದ್ರೆ ಪರವಾಗಿಲ್ಲಾ ಈ ಸರಿ ಪುನೀತ ರಾಜಕುಮಾರದು ಬಾರಿ ದೊಡ್ಡ ವಿಗ್ರಹ ಹಾಕಿದ್ದಾರೆ ಎಲ್ಲಾರು ಹೋಗಿ ನೋಡಿ ಬಂದಿದ್ದೀವಿ.

ಸ್ವಅನುಕೂಲ ಇಲ್ಲೇ ಇಲ್ಲಾ ನಮ್ಮಲ್ಲಿ ಯಾವಾಗ ಒಂದ್ ಬಸ್ ಬಿಡ್ತರೆ ಆ ಟೈಮಿಂಗ್ ಆವಾಗ ಬರತ್ತದೆ ನಮ್ಮಗೂ ಟೈಮ್ ಯಾವ ಬಸ್ ಇಲ್ಲಾ ಆ ಬಸ್ ಬರೋ ಟೈಂಗೆ ನಾವ್ ಇಲ್ಲಂಗ ಆಗಿದೆ ನಾವೆಲ್ಲಾ ಯೊಳುವರೇ ಎಂಟ ಗಂಟೆಗೆಲ್ಲಾ ಕೆಲಸಕ್ಕ್ ಹೋಗತ್ತೀವಿ ಅದು ಬರೋದು ಒಂಬ್ಬತ್ತು ಒಂಬ್ಬತ್ತುವರೆಗೆ ಆ ಬಸ್ ನಮ್ಮಗೆ ಟೈಮ್ಗ ಆಗಲ್ಲಾ ಸರ್ ಆಟೋನೆ ಜಾಸ್ತಿ ಯೂಸ್ ಫುಲ್ .